ಯಾವ ದೇವಸ್ಥಾನ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಅಮ್ಮನವರು ದೇವಸ್ಥಾನನೋ ಅಥವಾ ಆಂಜನೆಯನಾ ದೇವಸ್ಥಾನನೋ ಗೊತ್ತಾಗ್ತಾ ಇಲ್ಲ ಮೋಸ್ಟ್ಲಿ ಇವತ್ತು ಸೋಮವಾರ.

ಪಾರ್ಕೆ ಅನ್ಸತ್ತೆ ಮೋಸ್ಟ್ಲಿ ಕ್ಲೋಸ್ ಆಗಿದೆ ಪಾರ್ಕು ಯಾರು ಉಹ್ ಯಾರಿಗೂ ಎಂಟ್ರಿ ಇಲ್ಲ ಅನ್ಸತ್ತೆ ಎನ್ ಅತ್ವ ಸಂಜೆ ಟೈಮಲ್ ಮಾತ್ರ ಇಲ್ಲ ಬೆಳಿಗ್ಗೆ ಟೈಮಲ್ ಮಾತ್ರ ಓಪನ್ ಆಗೊದೊ ಎನೋ ಗೊತ್ತಿಲ್ಲ ಐ ತಿಂಕ್ ಇದು ಫುಲ್ ಗ್ರೀನರಿ ಆಗಿ ಚೆನಾಗಿದೆ ಪಾರ್ಕ್ .

ಇದ್ ಯಾವುದು ಇದು ಎಲ್ಲ ಕ್ಲೋಸ್ ಆಗಿದೆ ಸಂಡೆ ಟೈಮ್ ಅಲ್ ತೆಗ್ದಿರೋ ಪಿಕ್ ಅಂತ ಇದು ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಥವಾ ಮಾರ್ನಿಂಗ್ ಪಿಕ್ ಅನ್ಸುತ್ತೆ ಇದ್ ಯಾವುದೊ--

ಜೆಸಿಬಿ ಬಟ್ ಇದಕ್ಕೆ ಎನೋ ಪರ್ಟಿಕ್ಯುಲರ್ ನೇಮ್ ಇದೆ ಬಟ್ ನನ್ನ ನೇಮ ಗೊ ನೆನಪಿಗೆ ಬರ್ತಾ ಇಲ್ಲ ನೇಮು ಇದು.

ಇದು ಯಾವುದೋ ಎಂಟರ್ರೇನ್ಸ್ ಗೇಟ್ ತರ ಇದೆ ಮೋಸ್ಟ್ಲಿ ಸ್ಕೂಲ್ ಅಥವಾ ಕಾಲೇಜ್ ಇರಬೇಕು ಪಾರ್ಕ್ ಅಂತೂ ಅಲ್ಲ ಮೇ ಬಿ ಟೌನ್ ಹಾಲ್ ಆತರ ಆತರ ಸ್ಕೂಲ್ ಅಥವಾ ಕಾಲೇಜ್ ಇರಬೇಕು ಅನ್ಸುತ್ತೆ ಮೋಸ್ಟ್ಲಿ ಐ ಥಿಂಕ್.